ಮೆನ್ಸ್ ಇನ್ನೆರವೀರ್ ಅನ್ನು ದೊರೆಯುತ್ತವೆ. ಮತ್ತು ಟಿ-ಶರ್ಟ್ ಗಳು ಸಹಾ ಇಲ್ಲಿ ದೊರಕುತ್ತವೆ. ನೋಡು --

ಇದೊಂದು ಘೋರ ಪ್ರಾಣಿ ಇದರ ಹಲ್ಲು ಗಳು ತುಂಬ ಚೂಪಾಗಿ ಇರುತ್ತವೆ ಇದೊಂದು --

ಇಟ್ಟಿದ್ದಾರೆ ಚೇರುಗಳನ್ನು ಇಟ್ಟು ನೋಡಲು ಇದೊಂದು ಬ್ಯುಟಿ ಪಾರ್ಲರ್ ಇರಬಹುದು ತುಂಬ ಅದ್ಭುತವಾಗಿದೆ .

ಈ ಚಿತ್ರದಲ್ಲಿ ಕಾಣಿಸುತ್ತ ಇರುವುದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಚಾಮರಾಜನಗರದ ಬ್ರಾಂಚ್ ಆಗಿದೆ .